ಇದು ಎಲ್ಲ ಮಕ್ಳು ಕೂಡ ಆಕರ್ಷಿಣಿಯ ವಾಗಿದೆ ಯಾಕಂದ್ರೆ ಉದ್ದ ಕತ್ತನ್ನು ಹೊಂದಿದೆ ಇದು ಹಸ್ರು--

ನಮ್ಮ ಶಿಮೊಗ್ಗ ಕೆನರಾ ಬ್ಯಾಂಕ್ ನ ಎಸ.ಎಂ.ಎ. ಶಾಖೆಯಲ್ಲಿ ಇರುವ ಕೆನರಾ ಬ್ಯಾಂಕು ಇದು ನಮ್ಮ ಕೆನರಾ ಬ್ಯಾಂಕಿನ ಮುಂಗಡೆ--

ಮೇ ಒಂದು ಸಾರ್ವಜನಿಕರ ಅಅ ಹಮ್ಮ್ ಪ್ರಯಾಣಿಕಾಂತ ಒಂದು ಬಸ್ ಅಂತ ಹೆಲಬೊಡು ಪ್ರೈವೇಟ್ ಬಸ್ ಗಳು ಸಹ ಶಿಮೊಗ್ಗ ದಲ್ಲಿ ತುಂಬ ಇದ್ದವೇ.

ಇದು ಚುರ್ಕ ಅಲ್ಲಿ ಅವ್ರು ಫುನ್ಕ್ಷನ್ ಇಟ್ಕೊಂಡು ಅವ್ರು ಫಾಥೇರ್ಸ್ ಎಲ್ಲ ಇದ್ದು ಫುನ್ಕ್ಷನ್ ನ ನಡಿಸ್ತಾ ಇದ್ದಾರೆ.

ಇದು ಕಾರ್ ಸರ್ವಿಸ್ ಅಅ ಅಅ ಸರ್ವಿಸ್ ಮಾಡೊದಾಗಿದೆ ನಾವ್ ಇದೆ ಕಾರು ಯಾವದೇ ಕರಗಿರ್ಬೋದು ಮ್--

ಆ ಮನೆಗೆ ಗೀ ಗಿಫ್ಟ್ ಆಗ್ ಕೊಡಕ್ ಆಗಿರ್ಬೋದು ಯಾವದೇ ಸಂಬರಗಾಲಲ್ಲಿ ಗಿಫ್ಟ್ ರೀತಿ ಕೊಡಕಾಗಿ ತುಂಬ ಚೆನ್ನಾಗಿದ್ದವೇ.